ಮತ್ತು ಲೈಟ್ಸ್ ಸಹ ಕಾಣಿಸ್ತಾ ಇದೆ.

ಒಳಗಡೆ ಒಂದು ಗಾಡಿಯ ಚಾಕ್ ಅನ್ನು ಕಾಣಿಸ್ತಾ ಇದ್--

ಮತ್ತು ಇಲ್ಲಿ ನಮಗೆ ಫ್ಯಾನ್ ಸಹ ಕಾಣಿಸ್ತಾ ಇವೆ.

ಈ ರೆಸ್ಟೋರೆಂಟ್ ನಲ್ಲಿ ಬಹಳಷ್ಟು ಚೇರುಗಳನ್ನು ಕಾಣುಸ್ತಾ ಇವೆ.

ಮತ್ತು ಇಲ್ಲಿ ಒಂದು ಪೈಪ್ ಲೈನ್ ಸಹ ಕಾಣಿಸ್ತಾ ಇದೆ.

ಈ ಶಾಪಿ ನಲ್ಲಿ ಎರಡರಿಂದ ಮೂರು ನಾಲ್ಕು ಕಂಪ್ಯೂಟರ್ ಕಾನಸ್ತಾ ಇವೆ.

ಮತ್ತು ಗಿಡಮರಗಳನ್ನು ಇಲ್ಲಿ ನಮಗೆ ಕಾಣುಸ್ತಾ ಇವೆ.

ಮತ್ತು ಇಲ್ಲಿ ಕಿಟಕಿಯನ್ನು ಕಾಣಿಸ್ತ ಇವೆ.

ಇಲ್ಲಿ ನಮಗೆ ಒಂದು ಫೋಟೋ ಫ್ರೇಮ್ ಮಾಡುವ ದುಕಾನನ್ನು ಕಾನಸ್ತ--

ಇಲ್ಲಿ ಶಾಪಿನಲ್ಲಿ ಬಹಳಷ್ಟು ತರತರಹದ ಫೋಟೋ ಫ್ರೇಮ್ಮನ್ನು ಕಾಣಿಸ್ತಾ ಇವೆ ನಮಗೆ.

ಮತ್ತು ಇಲ್ಲಿ ಮನುಷ್ಯರು ಸಹ ಕಾಣಿಸ್ತ ಇದ್ದಾ--

ಇದೇ ಮತ್ತು ಬೈಕ್ ಸಹ ಕಾಣಿಸ್ತಾ ಇದೆ.

ಮತ್ತು ಒಂದು ದೇವರದ ಫೋಟೋವನ್ನು ಕಾಣುಸ್ತಾ ಇದೆ ಎರಡರಿಂದ ಮೂರು--

ಮತ್ತು ಗ್ವಾಡೆಗೆ ಬಹಳಷ್ಟು ಟ್ರ್ಯಾಕ್ಟರ್ದ ಭಾವಚಿತ್ರವನ್ನು ಮೆತ್ಸಿದಿದ್ದಾರೆ ಮೆತ್ಸಿಂದಿದೆ ಇಲ್ಲಿ.

ಈ ಜಿಮಿನಲ್ಲಿ ಲೈಟ್ ಕಾಣಿಸ್ತಾ ಇದೆ.

ಹೊರಗಡೆ ಬಹಳ ದೊಡ್ಡದು ಗಿಡಮರಗಳನ್ನು ನಮಗೆ ಇಲ್ಲಿ ಕಾಣಿಸ್ತಾ ಇವೆ.

ಇಲ್ಲಿ ನಮಗೆ ಹೊಲ ಕಾಣಿಸ್ತಾ ಇದೆ.

ಮತ್ತು ಹಮ್ ಹಿಂದ್ಗಡೆ ಒಂದು ಮನೆ ಟೈಪ್ ಕಾಣಸ್ತ ಇದೆ.

ಮತ್ತು ಕುಂಡದಲ್ಲಿ ಗಿಡ ಕಾಣುಸ್ತಾ ಇವೆ.

ಮತ್ತು ಇಲ್ಲಿ ಗೇಟ್ ಸಹ ಕಾಣಿಸ್ತಾ ಇವೆ.

ಮತ್ತು ಹೊರಗಡೆ ಬಂದು ಬೋರ್ಡ್ ಸಹ ಕಾಣಿಸ್ತಾ ಇದೆ.

ಇಲ್ಲಿ ಚೇರ್ ಸಹ ಇಲ್ಲಿ ನಮಗೆ ಕಾಣಿಸ್ತಾಇವೆ.